ಆಮೇಲೆ ಕ್ರಿಸ್ಮಸ್ ಏನದು ಹೆಂಗೆ ಅಂದ್ರೆ ನಾವೇನೂ ಸೆಲೆಬ್ರೇಟ್ ಮಾಡಲ್ಲ.

ಆಹ್ಹ್ ಏನು ಎಷ್ಟು ಓದಿದ್ರೆ ಏನು ಡಿಗ್ರಿ ತಗೊಂಡಿದ್ರು ಏನು ಎಲ್ಲು ತಗೋಳೋ ಹಂಗೆ ಇಲ್ಲ.

ಆ ಆದ್ರೂ ಆಶ್ಚರ್ಯನೂ ಆಯ್ತದೆ ಒಂದು ಕಡೆ ಹೆಂಗಪ್ಪಾ ಹಿಂಗೇ ಅಂತ.

ಹ ನಾವು ನೋಡಿಲ್ಲ ಒಟ್ಟಲ್ಲಿ ಆದ್ರೂ ಖುಷಿ ಆಯ್ತದೆ ಏನಂದ್ರೆ ನಮ್ಮ ಜಿಲ್ಲೆನ ಹಿಂದುಳಿದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಆಗಿನ ಕಾಲದಿಂದಾನು ಹಿಂಗೇ ಮಾಡ್ಕೊಂಡು ಬಂದ್ ಬಿಟ್ರು ಗಡಿ ಜಿಲ್ಲೆ ಅಂತ.

ಆ ಮೈಸೂರಲ್ಲಿ ಇರೋ ಜೂ ಗೆ ಹೋಗಿದ್ದೋ --

ಇದು ಮಕ್ ಆಗಿನ ಕಾಲದಷ್ಟು ಪ್ರಾಣಿಗಳು ಈಗ ಇಲ್ದೆ ಇರ --

ನಮ್ಮ್ ಜಿಲ್ಲೆಲಿ ಈ ತರ ಮಾಲು ಗೀಲು ಅಂತ ನಾವು ನೋಡಿದವರೇ ಅಲ್ಲ ಹೋದ್ರು ಮೈಸೂರಿಗೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು .

ಈ ಪಿಕ್ಚರ್ ಉ ಒಳ್ಳೆ ಮಾರ್ಟ್ ಕಂಡಗೆ ಸೂಪರ್ ಮಾರ್ಟ್ ಗೀಟ್ ಅಂತಾರಲ್ಲ ಹಂಗದೆ ನಾವು ಬಿಡಿ ಈ ತರಕ್ ಒಂದಿನುವೆ ಹೋಗಿ ತಕೋಬಂದವರಲ್ಲ.

ಮನೆ ಮನೆ ಅನ್ನೋದು ಒಂದು ನಮಗೆ ಹತ್ತನೇ ಕ್ಲಾಸ್ --

ದಿನಾ ಅಳಿಸ್ತಾರೆ ನೆಕ್ಸ್ಟ್ ವಾರ ಬನ್ನಿ ನೆಕ್ಸ್ಟ್ ವಾರ ಬನ್ನಿ --

ಆ ಹೆಣ್ಣು ಗಂಡು ಬನ್ನಿ ನಿಂತ್ಗಳಗಟ್ಟನೆ ಹೂ ಗೀವು ಕಿತ್ಕೊಂಡು ಕವರ್ ಗೆ ಹಾಕೊಂಡು ಬಂದು ಬಿಡಾವು ಅಷ್ಟು ಖುಷಿ ಒಂತರ ನಮಗೆ.

ಹಾಲರ್ವ ತರಿಸೋವ್ರು ಅದೇ ಒಂದು ಖುಷಿ ನಮಗೆ.

ಆ ಗಾಂಧಿ ಜಯಂತಿ ಬಂದ್ರೆ ಈವಯ್ಯನ ಜಯಂತಿ ಮಾದೋದ್ಕಿಂತ ಹೆಚ್ಚಾಗಿ ನಾವು ಉ ಒಂದಿನ ರಜಾ ಸಿಗುತ್ತಲ್ಲಪ್ಪ ಅಂತ ಖುಷಿ ನಮಗೆ ಚಾಕ್ಲೆಟ್ ಕೊಟ್ಟು ಕಳಿಸಿ ಬಿಡೋರು.

ನಮ್ಮ ಹಳ್ಳಿ ಜನ ಹಳ್ಳಿ ಕಡೆ ಈ ತರದ್ ವರಾಂಡಗಳು ಬೇಕಾದ್ರೆ ನೀವು ಎಲ್ಲ ಮನೆ ಹತ್ರನು ನೋಡಬಹುದು.